ಇದೊಂದು ಬುಕ್ ಅಂಗಡಿ ಆಗಿರ್ಬಹುದು ಬುಕ್ಕೆ ಆಗಿರಬಹುದು ಕ್ಯಾರಮೆ ಆಗಿರ್ಬಹುದು. ಏನ್ ಕಂಡ್ರು ಕೂಡಾ ಸಿಗುತ್ತೆ. ಚನ್ನಾಗ್ ಕೂಡಾ ಇದೆ ನೋಡಿದುದಕ್ಕೆನು ಚನ್ನಾಗಿದೆ. ಅಹ್ ಬ್ಯಾಟ್ ಬಾಲ್ ಕೂಡಾ ಅಗ್ಗಲಿ ಇಲ್ಲಿ ನೋಡುದಕ್ಕೆ ತುಂಬಾ ಚನ್ನಾಗಿ --

ಇದು ಬಂದ್ಬಿಟ್ಟು ಡಿಸೈನ್ ಆಗಿರಬಹುದು ಫೋಟೋವನ್ನು ಕೂಡ ತೆಗಿತಾ ಇರಬಹುದು ಕ್ಯಾಮೆರಾದಲ್ಲಿ ಫ್ರೆಂಟ್ ಕ್ಯಾಮೆರಾದಲ್ಲಿ ಚೆನ್ನಾಗಿ ಕೂಡ ಕಾಣ್ತಾ ಇದೆ ಬ್ಯಾಕ್ ಸೈಡ್ ಎಲ್ಲಾ ತರ --

ಇದು ಬಂದು ಒಂದು ಫೀಲ್ಡ್ ಆಗಿರಬಹುದು. ಯಾರೋ ಇಬ್ಬರ್ರು ನೋಡ್ತಾಯಿದ್ದರೆ ಇಲ್ಲಿ. ಯಲ್ಲಾನು ಬಟ್ಟೆ ಕೂಡ ವನಗಾಟಕಿದಾರೆ. ಟೂ ವೀಲರ್ ಎಲ್ಲ ನಿಲ್ಸಿ ಕೂಡ ಇದ್ದಾರೆ ಚೆನ್ನಾಗಿ --

ಒಂದು ಫಂಕ್ಷನ್ ಕೂಡ ಆಗಿರಬಹುದು ನೋಡಕ್ಕೂ ಕೂಡ ಚೆನ್ನಾಗಿದೆ ಮೇಲೆ ಒಂದು ಪಟ್ಟಾಕಿ ತಾರಾ ಅಂಟಿರಬಹುದು ಡಾನ್ಸ್ ಕೂಡ ಆಡ್ತಾ ಇದ್ದಾರೆ .ಎಲ್ಲಾರೂನು ಕೂಡಾ ನೋಡ್ತಾ ಇದ್ದಾರೆ .

ಇದು ಬಂದ ಬಿಟ್ಟು ಚನ್ನಾಗಿ ಕೂಡ ಇದೆ. ಎಲ್ಲರೂ ಕೂಡ ಪ್ರಾಜೆಕ್ಟ್ ವರ್ಕ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮ್ಯಾಮ್ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ.